ಉಪಯೋಗಿಸಲಾಗುತ್ತದೆ ಮತ್ತು ಇದು ಎಲ್ಲವೂ ಕಬ್ಬಿಣ ಆಕಾರದ ಚಿತ್ರವನ್ನು ಹೊಂದಿಸಲಾಗಿದೆ.

ಮತ್ತು ಮೇಲ್ಗಡೆ ಲೈಟ್ ಹಾಕಿರುವುದನ್ನು ನಾವು ಕಾಣಬಹುದು.

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ಈ ಇದೊಂದು ಬಟ್ಟೆ ಅಂಗಡಿ ಎಂದು ಹೇಳಬಹುದು.

ಯು ಹೊಲಕ್ಕೆ ಎಣ್ಣೆಯನ್ನು ಹೊಡೆಯಲು ಇವು ಉಪಯುಕ್ತವಾಗಿದೆ ಮತ್ತು ಫಿಲ್ಟರ್ ನ ಫಿಲ್ಟರ್ ಡಬ್ಬಿಯನ್ನು ಮತ್ತು ಬಿಳಿಯದಾದ ಚೇರನ್ನು ಇಲ್ಲಿ ಕಾಣಬಹುದು.

ಮತ್ತು ಅಲ್ಲಿ ಇಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳು ನಿಂತಿರುವುದನ್ನು ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿದೇ.

ಕೆಳಗೊಂದು ಗೇಟ್ ಇರುವುದನ್ನು ನಾವು ಈ ಚಿತ್ರದಲ್ಲಿ--

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ಮದುವೆಯಾಗುತ್ತಿರುವ ದೃಶ್ಯವನ್ನು ಇಲ್ಲಿ ಕಾಣಬಹುದು.

ಇದು ಹಿಂದುಗಡೆ ಬ ನೀಲಿ ಬಿಳಿಯದಾದ ಮತ್ತು ಕೆಂಪು ಬಣ್ಣದ ಹಲವಾರು ಹೂ ಗಳಿಂದ ಇದನ್ನು ಡಿಸೈನ್ ಮಾಡಲಾಗಿದೆ.

ಮತ್ತು ಅಲ್ಲಿ ಲೈಟ್ ಹತ್ತಿರುವುದನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ.

ಮತ್ತು ಕೆಳಗಡೆ ಲೈಟ್ ನ ಆಕಾರ ಚಿತ್ರವನ್ನು ಸಹ ಇಲ್ಲಿ ಕಾಣಬಹುದಾಗಿದೆ.

ಎಲ್ಲರು ನೀಲಿದಾದ ಸಾರಿಯನ್ನು ಉಟ್ಟುಕೊಂಡು ಐ ಡಿ ಕಾರ್ಡ್ ಅನ್ನ ಹಾಕಿ ಕೊಂಡಿದ್ದಾರೆ.

ಕೆಳಗಡೆ ನೀ ಬಿಳಿ ಟೈಲ್ಸ್ ಹೊಂದಿಸಿದ್ದಾರೆ ಸುತ್ತಲು ಬಿಳಿ ಬಣ್ಣದಿಂದ ಈ ಮನೆ ವಿದೆ ಮತ್ತು ಬಿಳಿದಾದ ಕುರ್ಚಿಗಳನ್ನು ನಾವು ನೋಡಬಹುದು.

ಈ ಒಂದು ರೇಖಾ ಚಿತ್ರದಲ್ಲಿ ಆಟಿಕೆಯ ಸಾಮಾನುಗಳನ್ನು ಈ ಚಿತ್ರದಲ್ಲಿ ಕಾಣಬಹುದು.

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ನವಿಲನ್ನು ಕಾಣಬಹುದು.

ಸುತ್ತ ನಿರ್ಮಿತವಾಗಿರುವುದನ್ನು ನೋಡಬಹುದು ಮತ್ತು ಇಲ್ಲಿ ಒಂದು ಹಡಗು ಇರುವುದು ಕಾಣಬಹುದು.

ಮತ್ತು ಹಲವಾರು ಚಿತ್ರಚಿತ್ರ ಉಚ್ಚತ್ತು ಚೌಕಾಕರ ಚಿತ್ರವನ್ನು ಇಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಹೂ ಹೂವಿಂದ ಅಲಂಕಾರ ಮಾಡಿರುವುದನ್ನು ನೋಡಬಹುದು.

ಮತ್ತು ಹಿಂದುಗಡೆ ದೇವರ ವಿಗ್ರಹವನ್ನು ಇಲ್ಲಿ ನೋಡಬಹುದು.

ಮತ್ತು ಗಿಡ ಗಿಡಗಳು ಬೆಳೆದಿರುದನ್ನು ಇಲ್ಲಿ ನಾವು ಕಾಣಬಹುದು.

ಮತ್ತು ಈ ಮೂರ್ತಿಗಳಿಗೆ ಪೂಜೆ ಸಲ್ಲಿಸುತ್ತಿರುವ ದೃಶ್ಯವನ್ನು ಇಲ್ಲಿ ನಾವು ನೋಡಬಹುದಾಗಿದೆ.

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ಇಲ್ಲಿ ಹಲವಾರು ಫೋಟೋ ಆಕಾರದ ಚಿತ್ರವನ್ನು ಕಾಣಬಹುದು ಮತ್ತು ಫೈಲ್ ನ ಆಕಾರದ ಚಿತ್ರವನ್ನು ಇಲ್ಲಿ ನೋಡಬಹುದಾಗಿದೆ.

ಯಾವ ರೀತಿ ಉಪಯೋಗಿಸಬೇಕು ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಬೇಕೆಂದು--

ಇದೊಂದು ಐಕಾನಿಕ್ ಎಂದು ದೊಡ್ಡದಾಗಿ ಬರೆಯಲಾಗಿದೆ ಅದರೊಳಗೆ ಡಸ್ಟ್ ಬಿನ್ ಇರುವುದನ್ನು ಕಾಣಬಹುದು.